ಇದು ನೋಡೋಕೆ ಪಾರ್ಕ್ ತರ ಇದೆ ಪಾರ್ಕ್ ಅಲ್ಲಿ ಹೈಟ್ ಲೆಫ್ಟ್ ಸೈಡಿಗೆ ಆ ಕಡೆ ಈ ಕಡೆ ಸೇರಿ ಎರಡ್ ಕಡೆಗೂ ರೋಡ್ ಹೋಗಿದೆ ಯಾರೋ ಒಬ್ಬ --

ಒಂದೊಂದು ಗುಡ್ಡೆ ಗುಡ್ಡೆ ತರ ನಾಲಕ್ ಐದು ಗುಡ್ಡೆ ಇದೆ.

ಮಳೆ ಜಾಸ್ತಿ ಬಂದು ಜರಿ ನೀರ್ ಜಾಸ್ತಿ ಆಗಿ ಜರಿ --

ಕಾಣ್ತಾ ಇದೆ ನೋಡೋಕ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಆದ್ರ ಸುತ್ತ ಮುತ್ತಲು ಮರ ಗಿಡ ಮತ್ತೆ--

ಎ.ಟಿ.ಎಂ. ಮಷೀನ್ ಬ್ಯಾಂಕ್ ಆಫ್ ಬರೋಡದ ಎ.ಟಿ.ಎಂ. ಮಷೀನ್ . ಸೊ ಎ.ಟಿ.ಎಂ. ಮಷೀನ್ ಈ ಪಿಕ್ಚರ್ ಅಲ್ಲಿ ಯಾವ್ದೋ ಒಂದು--

ಒಹ್ ಮೈ ಜಿಲ್ಲಾ ಕಚೇರಿ ಒಹ್ ಸೊ --

ಇಲ್ ಡ್ಯಾಮ್ ಇಂದ ನೀರು ಜೋರಾಗಿ ಹರ್ಕೊಂಡು ಹೋಗ್ತಾ ಇದೆ ಆ ಡ್ಯಾಮ್ ಇದ್ ಕೂಡ ನಿಮಗೆ--

ಬಸ್ ಸ್ಟಾಂಡ್ ಅನ್ಸುತ್ತೆ. ಬಿಕಾಸ್ ರೆಡ್ ಮತ್ತೆ ವೈಟ್ ಕಲರ್ ಇದೆ ನೋಡೋಕ್ ಬಸ್ ಸ್ಟಾಂಡ್ ತರಾನೇ ಕಾಣ್ತಾ ಇದೆ.